ನೇರದ ಜನರು ಕುರ್ಚಿಗಳ ಮೇಲೆ ಕುಳಿತುಕೊಂಡು ಏನನ್ನು ನೋಡುತ್ತಿದ್ದಾರೆ.

ಗೋಡೆಯ ಮೇಲೆ ಒಂದು ದೇವರ ಚಿತ್ರ ಕ್ಯಾಲೆಂಡರ್ ತೂಗು ಹಾಕಲಾಗಿದೆ.

ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ವ್ಯಾಯಾಮ ಮಾಡಿದ ನಂತರ ಫೋಟೋ ಹಿಡಿದುಕೊಳ್ಳುವುದು ನೋಡಬಹುದು ಮತ್ತು ಇಲ್ಲಿ ಒಂದು ಬೆಂಚ್ ಅನ್ನು ಸಹ ನೋಡಬಹುದು.

ಹಿಂದಗಡೆ ಹಲವಾರು ವ್ಯಕ್ತಿಗಳನ್ನು ನೋಡಬಹುದು ಮತ್ತು ನೆಲದಲ್ಲಿ ಕೆಂಪು ಮತ್ತು ನೀಲಿ ಬಣ್ಣದ ಮ್ಯಾಟ್ ಇದೆ ಮತ್ತು ಇತರ ಉಪಕರಣಗಳನ್ನು ಸಹ ನೋಡಬಹುದು.

ಇದು ಒಂದು ಶಾಲೆ ಮೈದಾನದ ಚಿತ್ರವಾಗಿದೆ ಮತ್ತು ಇಲ್ಲಿ ಮಕ್ಕಳೆಲ್ಲರೂ ವ್ಯಾಯಾಮ ಮಾಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಮಗುವಿನ ಹುಟ್ಟು ಹಬ್ಬದ ಸಂದರ್ಭವನ್ನು ನೋಡಬಹುದು ಇಲ್ಲಿ ಇವರು ಆಚರಿಸಿಕೊಳ್ಳುತ್ತಿದ್ದಾರೆ ಮತ್ತು ಅವರ ಅಪ್ಪ ಅಮ್ಮವು ಇದ್ದಾರೆ.

ದೊಡ್ಡ್ದೊಡ್ಡ ಫ್ಲಾಶ್ಲೈಟ್ ಅನ್ನು ನೋಡಬಹುದು ಮತ್ತು ಇದು ರಾತ್ರಿ ಹೊತ್ತಿನಲ್ಲಿ ತೆಗೆದಿರುವ ಚಿತ್ರವಾಗಿದೆ.

ಮತ್ತು ವಿದ್ಯಾರ್ಥಿಗಳು ಹೊರಗಡೆ ನಿಂತಿದ್ದಾರೆ ಕಟ್ಟಡವು ತಿಳಿ ಬಣ್ಣದಲ್ಲಿ ಇದೆ ಮತ್ತು ಒಂದೆರಡು ಮರಗಳನ್ನು ನೋಡಬಹುದು.

ಇದು ಒಂದು ವ್ಯಾಪಾರ ಸಂಕಿರಣದ ಚಿತ್ರವಾಗಿದೆ ಇದು ಒಂದು ದೊಡ್ಡ ಸಂಕಿರಣದ ಚಿತ್ರ ಇಲ್ಲಿ ನಾವು ಹಾಟ್ ಬ್ರ್ಯಾಂಡ್ಸ್ ಲುಕ್ ಸ್ಮಾರ್ಟ್ ಅಂಡ್ ಮಾಯನ್ ಟ್ಯಾಟೂ ಎಂಬ--

ಇಲ್ಲಿ ನಾಲ್ಕು ಜನರು ಕೋರ್ಟ್ ನಲ್ಲಿ ಇದ್ದಾರೆ ಮತ್ತು ಕಿಟಕಿಗಳಿಗೆ ನೀಲಿ ಬಣ್ಣದ ಸ್ಕ್ರೀನ್ ಅನ್ನು ಹಾಕಿ ಮುಚ್ಚಲಾಗಿದೆ ಈ ಕೊಠಡಿಯು--

ಹಸಿರು ಬಣ್ಣದಿಂದ ತುಂಬಿದೆ ಮತ್ತು ಇದು ಹೊಳವ್ ಭಾಗದಲ್ಲಿ ಹಾರುವ ಆಟ.

ಪ್ರತಿಯೊಂದು ವಿಭಾಗದ ಮೇಲೆ ಸ್ಪೋರ್ಟ್ ಸ್ಟೈಲ್ ಎಂದು ಬರೆಯಲಾಗಿದೆ.

ಈ ಒಂದು ರಸ್ತೆಯ ಚಿತ್ರವಾಗಿದೆ ಮತ್ತು ಇಲ್ಲಿ ಆಟೋ ಮತ್ತು ಎರಡು ಬಸ್ ಮತ್ತು ಜನರನ್ನು ನೋಡಬಹುದು ಮತ್ತು ಇಲ್ಲಿ ಒಂದು ಜಾಹೀರಾತನ್ನು ನೀಡಲಾಗಿದೆ.

ಒಂದೆರಡು ಚೇರ್ ಗಳನ್ನು ನೋಡಬಹುದು ಮತ್ತು ಅಲ್ಲಿ ಒಂದು ಕೌಂಟರ್ ಅನ್ನು ನೋಡಬಹುದು ಮತ್ತು ಎಡಬಾಗದ ಗೋಡೆಯಲ್ಲಿ ಚಿತ್ರಗಳನ್ನು ಇಕ್ಕಲಾಗಿದೆ.

ದಾರಿ ದೀಪಗಳನು ಅಳವಡಿಸಲಾಗಿದೆ ಮತ್ತು ಇಲ್ಲಿ ಹಲವು ತರಹದ ಗಿಡ--